ಈ ಮೆಡಿಕಲ್ ನ ಮೇಲ್ಭಾಗದಲ್ಲಿ ಒಂದು ಬ್ಯಾನರನ್ನು ಹಾಕಲಾಗಿದೆ.

ಅದರ ಮೇಲೆ ಸ್ಪೆಷಲಿಸ್ಟ್ ಕ್ಲಿನಿಕ್ ಕಂಪ್ಲೀಟ್ ಅಂಡ್ ಬೋನ್ ಕೇರ್ ಅಂತ ಬರೆದಿದ್ದಾರೆ.

ಅದಲ ಮೇಲೆ ನಿಸರ್ಗ ಗೋಟ್ ಫಾರ್ಮ್ ಅಂತ ಬರೆದಿದ್ದಾರೆ.

ಅದರ ಕೆಳಗಡೆ ನಾಲ್ಕೈದು ಜೋಡಿ ಸಣ್ಣ ಮಕ್ಕಳ ಡ್ರೆಸ್ ಗಳನ್ನು ನೇತಾಕಿದ್ದಾರೆ.

ಈ ಅಂಗಡಿಯಲ್ಲಿ ನಾಲ್ಕೈದು ಜನರು ವ್ಯಕ್ತಿಗಳಿದ್ದಾರೆ.

ಮತ್ತು ಇಲ್ಲಿ ಅಂಗಡಿಯಲ್ಲಿ ಒಂದು ಬ್ಯಾನರ್ ಕಾಣಿಸುತ್ತಿದೆ.

ಹಾಗೂ ರಸ್ತೆ ಮುಂಭಾಗದಲ್ಲಿ ಹಲವಾರು ಆಟೋ ಗಳು ಮತ್ತು ಲಾರಿ ಗಳು ಓಡಾಡುತ್ತಿವೆ.

ಇದು ಒಂದು ದೊಡ್ಡದಾದ ಗೊದಾಮ ಅಥವಾ ಕಾರ್ಖಾನೆ ಇದೆ.

ಇದು ಬಹಳ ದೊಡ್ಡದಾದ ಗೋದಮ್ ಇದೆ ಅದರ ಮೇಲ್ಗಡೆ ತಗಡಗಳನ್ನು ಹಾಕಿದ್ದಾರೆ.

ಇದು ಒಂದು ಫಂಕ್ಷನ್ ಹಾಲ್ ಇದೆ.

ಈ ಫಂಕ್ಷನ್ ಹಾಲ್ ನಲ್ಲಿ ಹಲವಾರು ಕುರ್ಚಿಗಳನ್ನು ಚೆನ್ನಾಗಿ ಶಿಸ್ತಿನಿಂದ ಜೋಡಿಸಿದ್ದಾರೆ.

ಮತ್ತು ಇಲ್ಲಿ ಒಂದು ಪ್ಯಾನ್ ಕಾಣಿಸುತ್ತಿದೆ.

ಮತ್ತು ಈ ಕಡೆ ಒಂದು ಕಬ್ಬಿಣದ ಕುರ್ಚಿಯು ಕಾಣಿಸುತ್ತಿದೆ.

ಹಾಗೂ ಈ ರೂಮಿನಲ್ಲಿ ಮತ್ತೊಂದು ಸಣ್ಣ ರೂಮಿದೆ.

ಆ ಟೇಬಲ್ನ ಮೇಲೆ ಹಿತ್ತಾಳೆಯ ಪಾತ್ರೆಗಳನ್ನು ಇಕ್ಕಿದ್ದಾರೆ.

ಹಾಗೂ ಈ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಕುರ್ಚಿ ಮೇಲೆ ಕುಳಿತುಕೊಂಡಿದ್ದಾನೆ.

ಟೇಬಲ್ ನ ಪಕ್ಕದಲ್ಲಿ ಮತ್ತೊಂದು ಕುರ್ಚಿ ಇದೆ.

ಹಾಗೂ ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಅಲಮಾರಿ ಇದೆ.

ಈ ಅಂಗಡಿ ಹೆಸರು ಓಂ ಸಾಯಿ ರಾಮ್ ಡ್ರೆಸ್ಸೆಸ್ ಅಂಡ್ ಕಿಡ್ಸ್ವೀರ್ ಅಂತ ಬರೆದಿದ್ದಾರೆ.

ಕುರ್ಚಿಯ ಮೇಲೆ ಒಬ್ಬ ವ್ಯಕ್ತಿಯು ಕುಳಿತುಕೊಂಡಿದ್ದಾರೆ.

ಬಂಡೆಗಳ ಆ ಕಡೆ ನೀರು ಇದೆ.

ಈ ಮಾರ್ಕೆಟ್ನಲ್ಲಿ ಐದಾರು ಜನ ಪುರುಷರು ಮತ್ತು ಒಬ್ಬ ಮಹಿಳೆಯು ಇದ್ದಾಳೆ.

ಮಹಿಳೆಯು ತನ್ನ ಕೈಯಲ್ಲಿ ಮೊಬೈಲನ್ನು ಹಿಡಿದುಕೊಂಡಿದ್ದಾಳೆ.

ಇಲ್ಲಿ ಒಂದು ಮೂರು ಅಂತಸ್ತಿನ ಕಟ್ಟಡ ಇದೆ.

ಮತ್ತು ಈ ಇಲ್ಲಿ ಎದುರುಗಡೆ ಒಂದು ಬೈಕ್ ಅನ್ನು ನಿಲ್ಲಿಸಲಾಗಿದೆ.

ಇಲ್ಲಿ ಒಂದು ಬಹಳ ದೊಡ್ಡದಾದ ಆಟದ ಮೈದಾನವು ಕಾಣಿಸುತ್ತಿದೆ.

ಈ ಅಂಗಡಿಯಲ್ಲಿ ಕಬ್ಬಿಣದ ರ್ಯಾಕ್ ಗಳು ಇವೆ.

ಈ ಕಟ್ಟಡದ ಎದ್ರುಗಡೆ ಎರಡ್ ಮೂರು ಬೈಕುಗಳಿವೆ.

ಹಾಗೂ ಇಲ್ಲಿ ಮತ್ತೊಬ್ಬ ವ್ಯಕ್ತಿ ಒಂದು ಬೈಕ್ನ ಹತ್ತಿರ ನಿಂತಿದ್ದಾನೆ.

ಇದು ಒಂದು ದೊಡ್ಡ ತಗಡದ್ ಶೇಡ್ ಇದೆ.

ಈ ಹೋಟೆಲ್ನ ಮುಂದುಗಡೆ ನಾಲ್ಕೈದು ಕಾರುಗಳು ನಿಂತುಕೊಂಡಿವೆ.

ಇದರ ಮೇಲೆ ವೈ_ಸಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬರೆದಿದ್ದಾರೆ.

ಇಲ್ಲಿ ಕಲರ್ ಕಲರ್ ಲೈಟ್ ಗಳನ್ನು ಹಾಕಿದ್ದಾರೆ.

ಇದು ಒಂದು ಎರಡು ಅಂತಸ್ತಿನ ಕಟ್ಟಡ ಇದೆ.

ಮತ್ತು ಇಲ್ಲಿ ಒಂದು ಗಿಡವು ಕಾಣಿಸುತ್ತಿದೆ.

ಅದರ ಮುಂಭಾಗದಲ್ಲಿ ಗೆ ಮನೆಗೆ ಗೇಟನ್ನು ಹಾಕಲಾಗಿದೆ.